ಅದೆ ಹಾಗಾದ್ರೆ out of state ಹೋಗುವ.

ಇಲ್ಲಿ ಇಲ್ಲಿ ನೋಡಿರೋ place ಅಲ್ಲ, so out of state ಹೋದ್ರೆ ಚೆನ್ನಾಗಿರುತ್ತೆ. ಹ ಯಾವುದು ಚೆನ್ನಾಗಿರ್ತದೆ place ಹೋದ್ರೆ?

Kerala , ಹ ಹ ಅಲ್ಲಿ ವಿಸ್ಮಯ ಎಲ್ಲ ಒಳ್ಳೆದಿರ್ತದಲ್ಲ. ವಿಸ್ಮಯ one week back ಹೋಗಿ ಬಂದದ್ದಷ್ಟೆ. ಓ ಹೊ ಆ. ಆ ಬೇರೇ place ಯಾವುದಾದ್ರು ಹೇಳಿ. ಆ ಆಯ್ತ್ ಹೇಳ್ತೀನಿ ಅವ್ರ್ ಹತ್ರ. ಹ್ಮ ಮತ್ತೆ ಹೇಳಿ exam ಎಲ್ಲ preparation ಎಲ್ಲ ಆಯ್ತಾ? ಆ ಆಯ್ತು ಸೊಲ್ಪ. ಬೆಳಿಗ್ಗೆ ಏಳ್ತೇನೆ ಮತ್ತೆ ಓದುದು. break ಮತ್ತೆ ಓದುದು. ಯಾವ college ಅಂದ್ರಿ ನೀವು?

Lecturers ನವರೆಲ್ಲಾ ಒಳ್ಳೆದಿದ್ದಾರೆ.

ಹೌದಾ ಅಂದ್ರೆ ಅದೇ ಹಿಂದಿನ್ ದಿನ ಓದಿ ಬರೆಯೋದು. ಆ ಓದ್ತಿರ್ತ್ತೇವೆ, ಆ ಹಾಗೆ ter First class ಬಂದ್ರೆ ಸಾಕು mark distinction ಗಿಂತ first class ಬರ್ಬೇಕು. First class intention ಅಲ್ಲಾ? ಹ್ಮ ಮತ್ತೇ ನಿಮ್ದು lectures ಎಲ್ಲ ಹೇಗಿದ್ದಾರೆ? ಆ subject ಎಲ್ಲ ಅರ್ಥ ಆಗ್ತದಾ?

ter Lectures . ಆ lectures ಅಡ್ಡಿಯಿಲ್ಲ ಹ ಚೆನ್ನಾಗಿ ಪಾಠ ಮಾಡ್ತಾರೆ. ಆ But ನಾವು class ಗೆ ಹೋಗುದು ಕಡಿಮೆ.

ಹ್ಮ ಏನ್ ಮಾಡ್ತಿದ್ದೀಗ? class ಇಂದ ಹೊರಗಡಿ? Class ಅಲ್ಲಿ bunk ಹಾಕಿದ್ದು, ಹೊರಗ್ ಬಂದಿದೀನಿ. ಆ movie ನೋಡಿದ್ರ?

ಆ ತುಳು last bench ಆ ಇಲ್ಲ ನೋಡ್ಲಿಲ್ಲ ಹೋಗ್ಬೇಕು. ನೀವ್ ನೋಡಿದ್ರ? ಹಾ ನಾವು ನಾವು ಹೋಗ್ಬೇಕು ಅನ್ಕೊಂಡಿದ್ವಿ. ತುಳು film ಅಲ್ಲ ಹೋಗ್ಬೇಕು ಮಾರೆ, ನಮ್ದೆ coastal film ಅಲ್ಲ.

ಹಾ ಆಯ್ತು. ಮತ್ತೆ ಇದು ಆ ಯಾವಾಗ ನಿಮ್ಗೆ first exam ? ನಮ್ಗೆ ಇದು ಯಾವುದು Physics .

Chemistry ಯಾ? okay okay . ಯಾವುದು favorite subject ನಿಮ್ಗೇ? ನಂಗೆಯಾ ನಂಗೆ ಆ ಆ ಹ್ಮ. ಎಲ್ರಿಗು tough ಹೇಳ್ತಾರೆ, ನಿಮ್ಗೆ esay ಹೇಳ್ತಿದ್ದೀರ. ಹಾ ಸ್ವಲ್ಪ calculations ಎಲ್ಲ easy ಇರ್ತದೆ ಹಾಗೆ. Calculation ಅಲ್ಲೆಲ್ಲ ಭಯಂಕರ ಇದ್ದೀರ ಅನ್ಸುತ್ತೆ. ter ಅದ್ ಸ್ವಲ್ಪ easy ಯಾಗಿ ನೆನಪಿಡ್ಬಹುದು numbers ಅಲ್ಲ ಅವೆಲ್ಲ.

Numbers ಅಲ್ಲ maths ಅಲ್ಲಿ.

ಒಂದು ಸಲ ಕಲಿತ್ರೆ ಆಯ್ತು ಮತ್ತೆ ಅದನ್ನು ಇಡಿ ದಿನ ಒದ್ಬೇಕಂತ. ಒಂದ್ ಸಲ ಓದಿದ್ರೆ ಯಾವುದು BE ಮಾಡ್ತಿದ್ದೀರಾ? ಯಾವ್ದು ಮಾಡ್ತಿರೋದು?

ಹಾಗೆ ನಿಮ್ಗೆ all the best exam ಗೆ. ಹ okay okay same to you . ಮತ್ತೆ ಎಂತ campus campus ಎಲ್ಲ. Campus , ಅದೇ ಹೋಗ್ಬೇಕಂತ ಇದ್ದೇನೆ ನಿಟ್ಟೆ college ಗೆ.

ಒಳ್ಳೆ ಒಳ್ಳೆ companies ಎಲ್ಲ ಬರ್ತದಂತೆ.

ಹ ಹಾಗೆ interview ಕೊಟ್ಟು selection ಆದ್ರೆ ಒಳ್ಳೆದಿತ್ತು. ಅದೆ college ಅಲ್ಲಿ better ಹೋಗ್ಬೇಕಲ್ಲ ಮಾರೆ. company company ಗೆ visit ಮಾಡಿ interview ಕೊಡ್ಬೇಕಲ್ಲ. ಹ್ಮ ಹ್ಮ ಆಯ್ತ್ ಸರಿ

ಹಾ ಮತ್ತೆ ಎಂತ ಮಾರೈತಿ, ಸ್ವಾತಿ ನಿಂದು ಒಂದು phone ನು ಇಲ್ಲ ಎಂತದು ಇಲ್ಲ ಅಷ್ಟು busy ಯಾ ಎಂತ ಕೆಲ್ಸಕ್ಕೆ ಹೋಗಿದ್ರ ಎಂತ?

ಹಾ college ಹೋಗಿದ್ರ?

ಮತ್ತೆ, ಏನಾದ್ರೂ ಪ್ರವಾಸ ಏನಾದ್ರೂ ಹೋಗುವ ಅಂದಾಜಿ ಇತ್ತ ?

ನಾವ್ Murudeshwara ಕ್ಕೆ.

Murudeshwara ನಾ, ಬೇರೆ ಎಲ್ಲಿಯೂ ಹೋಗ್ಲಿಲ್ವ? ಬೇರೆ ಅಷ್ಟೇ ಹೋಗ್ಲಿಲ್ಲ ಎಲ್ಲಿ ದೂರ ದೂರ.

ಅಂದ್ರೆ ಹತ್ರದ್ದು ಯಾವ್ದಾದ್ರು ನಾವ್ವೊಂದು ಹೋಗುವ, Murudeshwara okay ಬೇರೆ ಏನಾದ್ರೂ ಬೇರೆ ಯಾವ್ದಾದ್ರು place ಇದ್ರೆ ಹೇಳಿ.

ಅಯ್ಯ ಅಲ್ಲಿಗೆ ಹೋಗಿದ್ದ, ಏನೆಲ್ಲಾ ಮಾಡಿದ್ರೀ ಹೇಳಿ? ಅಲ್ಲಿ ಎಂತ ನಮ್ friends ಎಲ್ಲ ಒಟ್ಟಿಗೆ ಹೋದದ್ದು. ಹಾ. ಹೋಗಿದ್ರೀ?

ಹ ಹೇಳಿ.

ಅಷ್ಟೇನ್ಸ ಇಲ್ಲ ನಂದ್ರೆ ನಾವ್ friends ಎಲ್ಲ ಹೊದದಲ್ಲ.

ಕರ್ಕ್~ ಹೌ~ ಮಜಾ ಹೌದು, ಆದ್ರೂಸ ಕರ್ಕೊಂಡು ಹೋಗಿದ್ರು, ಅಷ್ಟು ನಮ್ಗೆ ಏನ್ಸ ಗೊತ್ತಾಗ್ಲಿಲ್ಲ ಅಲ್ಲಿ place ಅದ್ದೆಲ್ಲ.

ಹಾ, ಮತ್ತೆ ಬೇರೆ ಎಲ್ಲಿ ಎಲ್ಲ ಹೋಗಿದ್ರೀ?

ನಾನ್ ಅಷ್ಟೇ ಹೋಗಿದ್ದು, ಮತ್ತೆ ನೀವೆಲ್ಲಿ ಹೋಗಿದ್ರೀ?

ನಾವ ನಾವ್ ಇಲ್ಲಿ Savadatti ಅಂತ ಗೊತುಂಟ Yellamma Gudda .

ತುಂಬಾ ಒಳ್ಳೆ place ಅದು, ಹೋದ್ರೆ ಅಲ್ಲಿ ಆ ಕಡೆ ಎಲ್ಲ ಹಾ. ಹಾ ಇನ್ನೊಂದ್ trip ದ್ದು friends ಹೋಗುವ . ಹಾ Yellamma Gudda ಹೋದ್ರೆ ಅಲ್ಲಿ, ಅದು ನೀರ್ ಬರುವ ಜಾಗ ಉಂಟು.

ಮತ್ತೆ ಹಾಗೆ, Yellamma Gudda ದಿಂದ ಮುಂದೆ ಬಂದ್ರೆ Siddaruda ಅಂತ ಉಂಟು ಇಲ್ಲಿ Hubballi ಹತ್ರ.

ಹಾ ಹಾ ಎಲ್ಲ ಮಕ್ಕಳು ಕಲಿಯುವ ಒಂದು school ಎಲ್ಲ ನೋಡ್ಬಹುದು ಶಾಲೆಯೆಲ್ಲ ನೋಡ್ಬಹುದು.

ಹಾ Siddaruda ಇದ್ದು ಮತ್ತೆ ಅಲ್ಲಿ ಊಟಾನು ಒಳ್ಳೇದ್ ಉಂಟು Siddaruda ಮಠ ತುಂಬಾ famous ಅದು ಅಜ್ಜಂದು. ಹೌದು ಅಲ್ಲಿ ದೂ~ ದೂರ ಆಯ್ತಲ್ಲ ಅದು, ಜೊತೆ ಹೋಗ್ಬಹುದು. ಹಾ travel ಮಾಡಿದ್ರೆ Yellamma Gudda ದಿಂದ ಸೀದಾ ಅಲ್ಲಿಗೆ ಹೋಗಿ ಹೆಚ್ಚು ದೂರ ಇಲ್ಲ ಹದಿನೈದು kilometer ಅಷ್ಟೇ ಇರುದು.

ಹೌದೌದು .

ಇನ್ನೊಂದ್ಸಲ ಹೋದ್ರೆ ಅಲ್ಲಿಗೆನೆ ಹೋಗುವ.

ಆಯ್ತಾಯ್ತು, ಮತ್ತೆ ಮನೆಯಲ್ಲಿ ಎಲ್ಲ ಆರಾಮ್ ಇದ್ದಾರ? ನಮ್ ಮನೆಯಲ್ಲಿ ಆರಾಮ್ ಇದ್ದಾರೆ ನಿಮ್ ಮನೆಯಲ್ಲಿ?

ಹಾ ತುಂಬಾ ದಿನ ಆಯ್ತಲ್ಲ ಅದಕ್ಕೆ call ಮಾಡಿದ್ದ? ಹೌದು ತುಂಬಾ ದಿವ್ಸ ಆಯ್ತು ಎಂತ trip ಗೆಲ್ಲದ್ರು ಹೋಗಿದ್ರ, ಇಲ್ಲ ಇನ್ನೂ ಹೋಗುವ ಅಂದಾಜು ಉಂಟಾ ಬರ್ಲೆ ಇಲ್ಲ ಅಲ್ಲ ಈ side .

ಆದ್ರಿಂದ phone, phone ಮಾಡ್ಲಿಕ್ಕೆಸಾ ಆಗ್ಲಿಲ್ಲ. ಹೌದಾ . ಆರಾಮ್ ಇದ್ದೀವಿ, ನೀವೇ~ ನೀವೆಲ್ಲ ಆರಾಮ್ ಇದ್ದಿರಲ್ಲ?

ಹಾ ಇನ್ನೊಂದ್ ಸಲ friends ಎಲ್ಲ ಕೇಳಿದ್ರೆ ಅಲ್ಲೇ ಹೊ~ ಹೋಗುವ ಅಂತ ನಾ ಹೇಳ್ತೀನಿ trip ಗೆ.

ಮತ್ತೆ ಜೋಳ ರುಟ್ಟಿ ಮತ್ತೆ ಶೇಂಗಾ ಚಟ್ನಿ ಹೋದ್ ಕೂಡ್ಲೆ ತಿನ್ಬೇಕ್ ಆಯ್ತಾ?

ಮತ್ತೆ ಅದ್ರದ್ದೆ ಮಜಾ ಅಲ್ಲಿ.

ಹೌದು .

ತುಂಬಾ ಹೊತ್ತು ಬೇಕು ತಿನ್ಲಿಕ್ಕೆ ಅಂದೆ .

ಆಯ್ತು ಆಯ್ತು ಅಷ್ಟೇ ಅದಕ್ಕೇನಲ್ಲ call ಮಾಡಿದ್ದು, ನಂಗೆ ಒಂದು ಹೋಗ್ಲಿಕ್ಕೆ ಉಂಟು ಇಡುದಾ? ಯಾವುರು, ಹಾ ಹಾ. ಆಯ್ತು bye .

ಹಬ್ಬಗಳಂದ್ರೆ ನಮ್ಗೆಲ್ಲಾ ಸಂತೋಷದ ವಿಷಯ ಅಲ್ವಾನ? ಹಿಂದೆ ಎಲ್ಲ ನಾವು ಹಬ್ಬ ಬಂದಾಗ ಬಹಳ ಸಂಬ್ರಮಿಸುತಿದ್ದೆವು ಆದ್ರೆ ಈಗ ಹಾಗಲ್ಲ, ಹಬ್ಬ ಬಂದ್ರೆ ಒಂದು ಕಾಟಚಾರಕ್ಕೆ ನಾವು ಆಚರಣೆ ಮಾಡ್ತೇವೆ. ಆದ್ರೆ ಹಬ್ಬದ ಮಹತ್ವವನ್ನು ನಾವು ತಿಳಿಬೇಕಾಲ್ವಾ?

ಹಬ್ಬ ಇದು ನಮ್ಮ ಸಂಸ್ಕೃತಿಯ ಒಂದು ಭಾಗ, ನಮ್ಗೊತ್ತಿರೋ ಅಂತ ವಿಚಾರ, ಭಾರತೀಯ ಸಂಸ್ಕೃತಿ ಇದು ಏಕಕೃತಿಯ ಸಂಸ್ಕೃತಿ ಅಲ್ಲ, ಅಲ್ವಾ? ಅದು ವಿವಿಧ ಧರ್ಮ, ಭಾಷೆ, ಆಚಾರ, ನೃತ್ಯ, ನಾಟಕ. ಕಲೆ, ಸಾಹಿತ್ಯಗಳನ್ನು ಹೊಂದಿರುವ, ಸಮೃದ್ಧ ಬಹುಸಂಸ್ಕೃತಿಯ ಭಾರತ ನಮ್ಮ ದೇಶ. ಈ ಸಂಸ್ಕೃತಿಯ ನೆಲದ ಸೊಗಡನ್ನ ಗ್ರಾಮೀಣ ಜನರಿಗೆ ತೋರುವ, ಅದರ ವೈವಿದ್ಯತೆಗಳನ್ನ ಪರಿಚಯಿಸುವ ಮೂಲಕ.

ಅವರಲ್ಲಿ ಉಂಟಾಗಿರುವಂತಹ ವಿಶ್ಮತಿಯನ್ನ ಸ್ಮೂತಿಗೆ ತಂದು ಬದುಕನ್ನ ಪುಣ್ಯರ್ಚೇತನಗೊಳಿಸುವ ಸಡಗರ, ಸಂಭ್ರಮದ ಆಚರಣೆಯೇ ಈ ಹಬ್ಬ. ನಮ್ಮ ಮುಂದಿನ ಬಾಳನ್ನ ಹಸುರುಗೊಳಿಸುವ ಸಮೃದ್ಧ ಆಚರಣೆಗಳು ಈ ಹಬ್ಬಗಳು ಅಂತ ಹೇಳಿಕೊಂಡು. ನಮಗೆ ಗೊತ್ತಿರುವ ವಿಚಾರ. ಭಾರತ ಇದು ವೈವಿದ್ಯತೆ ನಮ್ಗೆ ಗೊತ್ತಿದೆ, ಬೆರ್ಬೇರೆ ಜಾತಿಯವರು, ಬೆರ್ಬೇರೆ ಪಂಗಡದವರು ನಮ್ ದೇಶದಲ್ಲಿ ವಾಸಿಸುತಿದ್ದಾರೆ. ಹಬ್ಬಗಳನ್ನ ಎರಡ್ ವಿಧಗಳಾಗಿ ವಿಂಗಡಿಸಿದ್ದಾರೆ. ನಮ್ಗೊತ್ತೇ ಇದೆ, ನಾವು ಶಾಲೆಯಲ್ಲಿ ಆಚರಿಸುವ ಹಬ್ಬಗಳೆಲ್ಲಾ ಅದು ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳಿಕೊಂಡು, ನಾವು ಓದಿದ ನೆನ್ಪು ನಮ್ಗೆ ಅಲ್ವಾ? ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳಿದ್ರೆ ಶಾಲೆಯಲ್ಲಿ ಆಚರಿಸ್ತೆವೆ ಬಹಳ ಸಡಗರದಿಂದ, ಮೊದಲಿಗೆ ಬರುವಂತದ್ದು. August ಹದಿನೈದು, ಸ್ವಾತಂತ್ರ್ಯ ದಿನಾಚರಣೆ. ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಂಡಂತಹ ದಿನವನ್ನ ನಾವೆಲ್ಲಾ ಶಾಲೆಯಲ್ಲಿ ಹೇಗೆ ಸಂತೋಷದಿಂದ ಆಚರಿಸುತಿದ್ದೆವೋ ಅಂತ ಹೇಳಿಕೊಂಡು ನೆನಪಿಗೆ ಬರ್ತದೆ. ರಾಶ್~ ಹ್ಮ್, ರಾಷ್ಟ್ರೀಯ ಹಬಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹ ಮಕ್ಕ~ ಮಕ್ಕಳ ದಿನಾಚರಣೆ, ಗಾಂಧಿಜಯಂತಿ, ಶಿಕ್ಷಕರ ದಿನಾಚರಣೆ ಮೊದಲಾದ ಹಬ್ಬಗಳನ್ನ ಆಚರಿಸ್ತೆವೆ, ಈ ರಾಷ್ಟ್ರೀಯ ಹಬವನ್ನ ನಾವು ಹೇಗೆ ಆಚರಿಸ್ತಿದ್ವು ಶಾಲೆಯಲ್ಲಿ. ಎಲ್ಲಾ ಜಾತಿ, ಮತ, ಪಂಗಡದವರು ಒಟ್ಟುಸೇರಿ ಸಮವಸ್ತ್ರವನ್ನ ಧರಿಸಿ ನಾವು ಒಂದೇ ಧ್ವಜದಡಿಯಲ್ಲಿ ನಿಂತು ಅಚರಿಸುತೀದುದ್ದು ನಮ್ಗೆ ಗೊತ್ತಿದೆ ಇದನ್ನ ಶಾಲಾ college ಉ . ಕಚೇರಿಗಳಲ್ಲಿ, ಶಾಲೆ college ಉ ಕಚೇರಿಗಳಲ್ಲಿ ಆಚಾರಿಸ್ತರೆ, ನಾವೆಲ್ಲಾ ಹಿಂದೆ ಆಚರಿಸಿ ಬಂದವರು ನಿಮ್ಗೂಕೂಡ ಗೊತ್ತಿದೆ ಅಲ್ವಾ. ಇನ್ನು ಧಾರ್ಮಿಕ ಹಬ್ಬ ಅಂತ ಹೇಳಿದ್ರೆ ಇದು ಆಯಾ ಮತ ಪಂಗಡಗಳಿಗೆ ಸಂಬಂಧ ಪಟ್ಟವರು ಆಚರಿಸುವಂತದ್ದು. Christmas , ಆಮೇಲೆ Easter ಹಬ್ಬ, ಆಮೇಲೆ ಇನ್ನು ಕೆಲವ್ ಹಬ್ಬಗಳೆಲ್ಲ ಇದೆ, ಅದೆಲ್ಲ ಆಯಾ ಪಂಗಡಕ್ಕೆ ಜಾತಿಗೆ ಸೇರಿದವರು ಆಚರಿಸುವಂತದ್ದು ಅವರವರ ಮನೆಗಳಲ್ಲಿ ಆಚರಿಸ್ತಾರೆ, ಅಲ್ವಾ ಈ ಹಬ್ಬದ ಸಮಯ ನಮ್ಗೊಂದಿಷ್ಟೂ ಸಂತೋಷ. ಆಗ್ತಿತ್ತು ಅಂತ ಹೇಳಿಕೊಂಡು ನಮ್ಗೆ ಗೊತ್ತಿದೆ. ಇನ್ನು ನಾಡಹಬ್ಬಗಳು ಹಾಗೂ ಗ್ರಾಮದೇವತೆ ಹಬ್ಬಗಳಿಗೆ ಪೌರಾಣಿಕ ಮತ್ತು ಸಾಂಸ್ಕೃತಿಕ ಹಿನ್ನಲೆ ಇರ್ತದೆ ಅಲ್ವಾ? ದೈನಂದಿನ ಏಕತನೂಕಿಯಿಂದ ದೂರವಾಗಲು. ಪ್ರಕೃತಿಗೆ ಕೃತಜ್ನ್ಯತೆಯನ್ನ ಅರ್ಪಿಸಲು ಪೌರಾಣಿಕ ಗಟನೆಗಳಿಂದ ಹಾಗೂ ಆದರ್ಶ ವ್ಯಕ್ತಿಗಳನ್ನು ನೆನಪಿಸಿಕೊಂಡು ಸ್ಪೂರ್ತಿ ಪಡೆಯಲು, ದುಷ್ಟ ಶಕ್ತಿಯ ದಮನದಿಂದ ಪಾಠ ಕಲಿಯಲು, ಧಾರ್ಮಿಕ ಶ್ರದ್ಧಾ ಬಕ್ತಿಗಳ ಪ್ರತೀಕವಾಗಿ. ಹಬ್ಬಗಳನ್ನ ನಾವು ನಮ್ಗೆ ತಿಳಿದಂತೆ ಆಚರಿಸ್ತೆವೆ ನಮ್ಮ ಪೂರ್ವಜರು ರೂಪಿಸಿಕೊಂಡಿರುವ ಆಚರಣೆಗಳು, ಸಂಪ್ರದಾಯಗಳ ಹಿಂದೆ ಒಂದು ವೈಜ್ನಾನಿಕವಾದ ಗುಣಧರ್ಮಗಲಿರುವುದನ್ನ ನಾವಿದ್ರಲ್ಲಿ ಕಾನ್ಬೋದಲ್ಲ ಅಲ್ವಾನ?

ಅಲ್~ ಅಷ್ಟು ಮಾತ್ರವಲ್ಲ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಆಚರಿಸುವುದರಿಂದ, ಎಲ್ಲರಿಗೂ ಎಲ್ಲರಲ್ಲಿಯೂ ಒಂದು ರೀತಿಯ ಒಗಟ್ಟನ್ನ ಇದು ಮೂಡಿಸಿ, ನಮ್ಮಲ್ಲಿರುವಂತಹ ಭಂದವನ್ನ ಗಟ್ಟಿಗೊಳಿಸುತ್ತದೆ. ಹಬ್ಬಗಳ, ಹಬ್ಬಗಳನ್ನು ಕುರಿತು ನನ್ನ.